ಹತ್ತರಿಂದ ಹನ್ನೇರಡು ಸಸಿಗಳನ್ನು ಒಂದು ಕಲ್ಲುಮುಳ್ಳುಗಳಿಂದ ಒಂದು ದಾರಿ ಇದ್ದು--

ಇದ್ರಲ್ಲಿ ಮಕ್ಕಳು ತಿನಿಸುವ ಐಟೆಮ್ಸ ಇದ್ದಾವೆ ಹಾಗೂ ಮನೆಗೆ ಬೇಕಾದ ಐಟೆಮ್ಸ ತೆಗೆದುಕೊಂಡು ಹೋಗುತ್ತಿದ್ದರು.

ಇದ್ರಲ್ಲಿ ಹಲವಾರು ತರ ಡಿಸೈನ್‌ ಲೈಟಿಂಗ್ಸ್‌ ಇದ್ದವು ಹಾಗೂ ಗೋಡೆಗಳನ್ನು ಹೊಂದಿದ್ದು.

ಹಳ್ಳಿಯಿಂದ ಬಂದ ಜನರು ತಾನ ಮಾಡಲು ಹಾಗೂ ಸಿಮ್ಮಿಂಗ್ ಮಾಡಲು ಹಾಗೂ ಹಾಟವನ್ನು ಆಡಲು--

ಇದು ಸ್ಕೂಲ್‌ನ್ನು ಹೊಂದಿದ್ದು ಮಕ್ಕಳು ಓದಲು ಬರೆಯಲು ಆಟವಾಡಲು ಬರುತ್ತಾ ಇದ್ದರು.

ಇದರಲ್ಲಿ ಬೆಟ್ಟ ಗುಡ್ಡ ನೀರು ಮಣ್ಣು ಸಸಿ ಹಾಗೂ ಕೆಲವು ತರ ತರ ಸಾಮಾಗ್ರಿಗಳು ಹೊಂದಿದ್ದವು.

ಇದು ಒಂದು ಹೌಸ್‌ ಆಗಿ ಸ್ತಾನದ ಮನೆ ಬೆಡ್‌ ಶೀಟ್‌ ತಲೆ ದಿಂಬು ಟಿ.ವಿ. --